ಇದು ಒಂದು ಚಿತ್ರ ಮಂದಿರ ಇಲ್ಲಿ ಭರ್ಜರಿ ಮೂವಿ ಯನ್ನು ರಿಲೀಸ್ ಮಾಡಲಾಗಿದೆ

ಸಮಾವೇಶ ಆಗಿದ್ದಾರೆ ಮತ್ತು ನಾಲಕ್ಕು ಜನ ಒಂದು --

ಇಲ್ಲಿ ಎರಡು ಮನೆಯನ್ನು ನೋಡುತಿದ್ದೀವಿ ಮತ್ತು ಒಂದು ಕಾರನ್ನು ನಿಲ್ಲಿಸಲಾಗಿದೆ .

ಇದೊಂದು ರೋಡ್ ಅಲ್ಲಿ ಇರುವಂತಹ ಮೇಲು ಸೇತುವೆ ಇದು ಇನ್ನು--

ಮತ್ತು ಇದರಲ್ಲಿ ಮೀನನ್ನು ಕ್ಲೀನ್ ಮಾಡಲಾಗುತ್ತಿದೆ.

ಅತಿ ಹೆಚ್ಚು ಜನ ಆಗಿರೋದಿರಂದ ಈ ತರಹ ಭವನಗಳ್ಳನ್ನು ನಿರ್ಮಾಣ ಮಾಡುವುದರಿಂದ ಜನಕ್ಕೆ --

ರಸ್ತೆಯಲ್ಲಿರುವ ಸ್ಕೈ ವಾಕ್ ಅಂತ ಹೇಳಬಹುದು.

ಅತಿ ದೊಡ್ಡದಾಗಿ ಕಾಣೋದಿರಿಂದ ತುಂಬ ಜನ ವಾಸ ಮಾಡಲು --

ಸಿಲಾಗುತಿದೆ ಮತ್ತು ಇದರಲ್ಲಿ ರೆಡ್ ಬಲೂನ್ಗಳು ನೋಡಲು ತುಂಬ ಚೆನ್ನಾಗಿ ಕಾನ್ಸ್--